ಇಲ್ಲಿ ಎದುರು ಗಾದೆ ಒಂದು ಹೋಟೆಲ್ ಇದೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಒಂದು ವೈಟ್ ಕಲರ್ ಸ್ಕೂಟಿ ಇದೆ ಅಲ್ಲಿ ವ್ಯಕ್ತಿಗಳು ಚೇರ್ ಮೇಲೆ ಕೂತಿದ್ದಾರೆ.

ಇಲ್ಲಿದೆ ಒಂದು ಭೂಮಿಯ ಒಳಗಡೆ ಫೋಟೋ ತೆಗೆದಿದ್ದಾರೆ. ಕಲ್ಲು ಕಲ್ಲುಗಳು ಇದೆ ಸಾಕಷ್ಟು ಕಲ್ಲುಗಳು ಇದೆ. ಮೇಲೆ ಒಂದು ದೊಡ್ಡದಾದ ಕಲ್ಲು ಇದೆ ಅಲ್ಲಿ ಮತ್ತೆ ಇಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಮತ್ತೆ ಮಣ್ಣು ಭೂಮಿ --